ಆ ಅಲ್ಲಿ ಎಲ್ಲಾ ಚೇಷ್ಟೆ ಮಾಡಿದ್ದು, ಗಮ್ಮತ್ತ್ ಮಾಡಿದ್ದು, ಎಲ್ಲಾ ನೆನಪಾಗ್ತಾ ಉಂಟು.

ಹಾ ನನ್ಗೆ ಈಗ ಪರೀಕ್ಷೆಯಲ್ಲ ಸ್ವಲ್ಪ tension ಈಗ.

ಅಂತದೆಲ್ಲ ಎಂತ tension ಇಲ್ಲ ಪರೀಕ್ಷೆ tension ಹಾ.

Final ಆದ್ರೆ ಅದನ್ನೆಲ್ಲ tension ಎಂತ ಮಾಡುದು, ಹಾಗೆ ಅನ್ಸುದು ಮಾತ್ರ ಅದು final ಇದು middle ಆತರ ಎಲ್ಲ.

ನಮ್ಗೆ ಆತರ ಇಲ್ಲ ನಮ್ಗೆ ಯಾವದಾದ್ರೂ ಒಂದೇ. ಹುಡುಗರಿಗೆ ಹಾಗೆ tension ಇರುದಿಲ್ಲ.

ಹೌದು, ಪರೀಕ್ಷೆ ಯಾವಾಗ?

ಓ easy ಉಂಟ ಅದು?

ಆ ಜಾಗ ಎಲ್ಲ ಒಳ್ಳೆದುಂಟು ಹ್ಮ್‌. ಯಾವ್ದೆಲ್ಲ ಜಾಗಕ್ಕೆ ಹೋಗಿದ್ರಿ?

Zoo ಗೆ, ಅರಮನೆಗೆ.

ರಾಜರು ಇದ್ರ ಅಲ್ಲಿ, ಅರಮನೆಯಲ್ಲಿ?

ಇಲ್ಲ ಮತ್ತೆ ನಿಮ್ಗೆ friends ಎಲ್ಲ ಸಿಕ್ತಾರಾ?

ಆ ಸಿಕ್ತಾರೆ ಇ~ ಇವತ್ತು ಒಬ್ರು ಸಿಕ್ಕಿದ್ರು bus ಅಲ್ಲಿ.

ಅವನು ಗಾಡಿಯಲ್ಲಿ ಹೋಗ್ತಾ follow ಮಾಡ್ಕೊಂಡು ಹೋದೆ ಅವರಿಗೆ ಕೇಳ್ತ ಇರ್ಲಿಲ್ಲ.

ಅವರು ಆ ಕಡೆ ಈ ಕಡೆ ನೋಡ್ತಿದ್ದಾರೆ ಯಾರನ್ನೋ ಗೊತ್ತಿಲ್ಲ.

ಹಾ ಮತ್ತೆ ವಿಶೇಷ?

ವಿಶೇಷ ನೀನೇ ಹೇಳ್ಬೇಕು ಈಗ, ನಿಮ್ಮದು life ಹೇಗಿದೆ college ಅಲ್ಲಿ?

ಹಾ ಗಮ್ಮತ್ತ್ ಇತ್ತು ಇವಾಗ ಎಲ್ಲಾ end ಆಯ್ತಲ್ಲ.

Send off ಆಗ್ಲಿಲ್ಲ ಯಾವಾಗ ಅಂತ ಗೊತ್ತಿಲ್ಲ. ನಿಂದು exam ಆದ್ಮೇಲೆ send off ಆ ಮತ್ತೆ?

ಗಮ್ಮತ್ತ್ ಆಯ್ತು ಅಂದ್ರೆ ಒಂದು ಎರಡು ವರ್ಷ ಮಾತ್ರ ಅಲ್ಲ college ಅಲ್ಲಿ ಅದಕ್ಕೆ ನಮ್ಮ friends ಎಲ್ಲಾ ಇದ್ರು.

ಭರತನಾಟ್ಯ ಅಲ್ಲ ಅದು skit ಆತರ ಎಲ್ಲ ಮಾಡಿದ್ದು.

ಭರತನಾಟ್ಯ ಮಾಡ್ಬೋದಿತ್ತು ಆದ್ರೆ ನನ್ಗೆ ಬರುದಿಲ್ವಲ್ಲಾ.

ಹ್ಮ್‌ class ಗೆ ಹೋಗ್ಬೇಕು. ಸರಿ ನಾನ್ ಸ್ವಲ್ಪ ಕೆಲ್ಸದಲ್ಲಿ ಇದ್ದೇನೆ, ಮತ್ತೆ ಮಾಡ್ತೇನೆ ಆಯ್ತಾ? ಆ ಆಯ್ತಾಯ್ತು ನಂಗೆಸಾ. ಸರಿ all the best .

Hello ದೀಪಿಕಕ್ಕಾ, ಕೇಳ್ತುಂಟಾ?

ನಾನ್ ಚನ್ನಾಗಿದ್ದೇನೆ, ನೀನು? ಹಾ ನಾನ್ ಚನ್ನಾಗಿದ್ದೇನೆ, ಮನೆಯಲ್ಲೆಲ್ಲ ಹೇಗಿದ್ದಾರೆ? ಮನೇಲೆಲ್ಲ ಚನ್ನಾಗಿದ್ದಾರೆ, ನಿಮ್ಮ ಮನೆಯಲ್ಲಿ? ನಮ್ಮನೇಲ್ಸ ಚನ್ನಾಗಿದ್ದಾರೆ, ಮತ್ತೆ ಊಟ.

ಊಟ ಆಯ್ತ, ನಿಂದಾಯ್ತಾ? ನಂದಾಗ್ಲಿಲ್ಲಕ್ಕ, ಇನ್ನು ಮಾಡ್ಬೇಕು.

ಹಾ ಇವರದ್ದು, ದಿವ್ಯ ಅಕ್ಕಂದು birthday ಅಲ್ಲಾ ನಾಡ್ದು.

ಹ, ಎಂತ surprise ಕೊಡುವವ ಅವರಿಗೆ? ಹಾ surprise ಕೊಡುವ, ಎಲ್ಲಿ ಕೊಡುದು ಮಾತ್ರ ಹಾಗಾದ್ರೆ?

ಹಾಂ ನಾನು ನಿಮ್ಮ ಮನೆ ಪಕ್ಕ ಬರ್ತೇನೆ, ಅಂದ್ರೆ beach, beach side ಅಲ್ಲಿ ಕೊಡುವನಾ? ಒಂದು.

ಅಂದ್ರೆ ಅವಳಿಗೆ ಮಾತ್ರ ಗೊತ್ತಾಗ್ಬಾರ್ದು, ಕೊಡುದು ನಾವು. ಹಾ ಹೌದು, ಅಂದ್ರೆ ಇನ್ನೂ ಕೆಲವು ನಾಕೈದು ಅಕ್ಕನವರು ಇದ್ದಾರಲ್ಲ ಅವರಿಗೂಸ ಹೇಳುವ ನಾವು.

Cake ಎಲ್ಲ ಎಂತ, ನೀವ್ ತರ್ತೀರಾ ನಾನ್ ತರ್ಬೇಕಾ?

ಹಾ, arrangements ನಾ ಮಾಡ್ತೇನೆ, ಊಟದೆಲ್ಲಾ.

ಹ ಮತ್ತೆ ನಾವೆಲ್ಲ ಪ್ರವಾಸಕ್ ಹೋಗಿದ್ವಲ್ಲ?

ಹಾ ಅದ್ರದ್ದೆಲ್ಲ ನಿಮ್ಮತ್ರ, ಇದು pic ಉಂಟಾ? ಹಾ ಇರ್ಬೇಕು, ಇದ್ರೆ send ಮಾಡ್ತೇನೆ ನಾನ್ ನಿನ್ಗೆ.

ಹಾ ಮಾಡಿ ಕೊಡುವ ಅವಳಿಗೆ, surprise ಆಗಿ. ಹಾ ಮತ್ತೆ ಅದೊಂದು glass ಲೋಟೆಯಲ್ಲಿ ಬರ್ತದೆ, ಅದು sticker ಎಲ್ಲ ಅಂಟಿಸಿ ಕೊಡ್ತಾರೆ, ಹಾಗೆಸ ಮಾಡುವ ಅಲ? ಹಾ ಹಾಗೆ ಕೂಡ ಮಾಡಿ ಕೊಡುವ ಅವಳಿಗೆ. ಬೇರೆ ಏನ್ gift ಮಾಡ್ಬೋದು, ನಿಮ್ಮ ಪ್ರಕಾರದಲ್ಲಿ? ಬೇರೆ ಎಂತವ? ಬೇರೆ ಎಂತ ಕೂಡ ಕೊಡ್ಬೇಕಂತಿಲ್ಲ, ಅಷ್ಟು ಸಾಕು ಅವಳಿಗೆ. ಅಂದ್ರೆ ಅವರು ಹೊಸತ್ತು ಮದುವೆಯಾಗಿ ಮೊನ್ನೆಯಷ್ಟೇ ಬಂದದ್ದಲ್ಲ?

ಹೌದು ಪರ್ವಾಗಿಲ್ಲ, ಈಗ ಸಾಕು ಅಷ್ಟು.

ಕೇಳು, ನಾವು ಅವರತ್ರ ಇಬ್ಬರತ್ರ ಕೇಳಿ, ಮತ್ತೆ ಕೊಡುವ dress ಎಲ್ಲ.

ಹಾ ಅವ್ರತ್ರ ಅವ್ರತ್ರ ಕೇಳುವ, ಆದ್ರೆ ಈಗ ನಿಮ್ಮ opinion ಎಂತ?

ಅವ್ರಿಗೆ saree ಕೊಡುವನ, dress ಕೊಡುವನ?

ಹಾ ಆಯ್ತು ಹಾಗಾದ್ರೆ, ಎಂತ dress ಗೆ ನಾವು ನಾಡ್ದು shopping ಗೆ ಹೋಗುವಲ್ಲ ಎಲ್ಲ item ಎಲ್ಲ ತರ್ಲಿಕ್ಕೆ? ಹಾ ಹೋಗುವ ಹೋಗುವ, ಅಂದ್ರೆ ಡಿಸೆಂಬರ್ ಮೂವತ್ತೊಂದಕ್ಕೆ ಅಲ್ಲ birthday?

ಆ ಒಂದು ಇಪ್ಪತ್ತೇಳು ತಾರೀಖು ದಿವಸ ಹೋಗ್ವಾ.

ಹಾ ಸರಿ ಅಕ್ಕ, ಅಂದ್ರೆ ಅಲ್ಲೇ ನಾನು ಮಾತ್ರ ಹೇಳಿಡ್ತೇನೆ, ಊಟದ ವ್ಯವಸ್ಥೆ ಎಲ್ಲಾ.